ಈಗ ನಾವೇನ್ ಅನ್ಕೋಳುದು ಮತ್ತೆ ಕೋರೋನಾ ಬರುದು ಮತ್ತೇ ಎಲ್ಲಾ ತಲೆಕೆಳಗಾಗುದು ಎಲ್ಲ ಬೇಡ ಅಂತ .

ಅನ್ಕೋಳುದು ಮಾಡುದು ಕೂಡ ಇಲ್ಲಾ ಸುಮ್ಮನೆ ಹಂಗೇಳುದು ಅಷ್ಟೆ.

ಯಾವಾಗ್ಲೂ ಅನ್ಕೋಳುದು ಅದು healthy ತಿನ್ಬೇಕು ಅಂತ ಅದ್ ಆಗ್ಲಿಕ್ಕಿಲ್ಲ ನಮ್ಗೆ ಮತ್ತೆ . ಅದೇ ಅನ್ಕೊಂಡಿದ್ದೆ ಈ ವರ್ಷಸ ಹಾಗೆ ಮಾಡ್ಬೇಕಂತ ಮತ್ತೆ ಅನ್ಕೊಂಡೆ ಸುಮ್ಮನೆ ಎಂತಕ್ಕೆ resolution ಮಾಡುದು ಸುಮ್ಮನೆ ಮಾಡುದು ಇಲ್ಲ ಎಂತ ಇಲ್ಲ .

ಅದು ಮತ್ತೇ ಕೆಲವೊಂದು ವಿಷಯೆಲ್ಲಾ ನಮ್ಗೆ ಅದು ಹೀಗ್ ಮಾಡ್ಲೇಬೇಕ್ ಅಂತ compulsory ಆಗುವವರೆಗೆ ನಾವ್ ಅದನ್ನು ಮಾಡುದಿಲ್ಲ ಸುಮ್ನೆ ಅಂಧ್ಕೊಳೋದಷ್ಟೇ ಅಷ್ಟೇ.

ಹೌದು ಸುಮ್ಮನೆ ಅದ್ ನಮ್ದು thought ಅಷ್ಟೇ.

Okay ಆಗಿದ್ರೇ ಮತ್ತೆ ಯಾವಾಗಾದ್ರೂ ಈಚೆ ಬಂದಾಗ ಸಿಗುವ.

ಹಾ Hai ವಿಶ್ವರತನ್ ಹೇಗಿದ್ದೀರ? ಮತ್ತೆ ಹಾ ನಾನು ಈಗ Udupi ಯಲ್ಲಿ ಇದ್ದೀನಿ ಈಗ.

ಮತ್ತೆ ನಿನ್ನೆ call ಮಾಡಿದಿ ಅಂತೆ ಅಲ್ಲ ನನ್ಗೆ ಗೊತ್ತಿರಲಿಲ್ಲಾ ಎಂತ ಒಂದು ಮನೆ ಮಾಡಬೇಕು ಅಂತ construction ಆಗ್ಬೇಕಲ್ಲ.

ಹೌದ್ ಹೌದ್ ಅದ್ಕೆ ನಿನ್ಗೆ ಒಂದು project ಕೊಡುವ ಅಂತ ಇದ್ದೆವು.

ಒಂದು ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕಿತು ಒಂದು shed ನ ಹಾಗೆ.

ಹಾ ಹಾ ಹೇಗೆ ನಿಲ್ಲಿಕ ಹೇಗೆ ಅದು.

ಅಲ್ಲ ಅಲ್ಲ ಮನೆಯ ಹತ್ತಿರ ಒಂದು factory godown ಹಾಗೆ ಮಾಡ್ಲಿಕ್ಕಿತು.

ಹಾ ಹೊಸ್ತಾಗಿ ನಿರ್ಮಾಣ ಮಾಡ್ಬೇಕಾ?

Okay ಎಷ್ಟು square square feet ಯೆಲ್ಲ ಎಷ್ಟು ಉದ್ದ ಅಗಲ ಎಲ್ಲಾ.

ಹಾ ನನ್ಗೆ ಒಂದು ಸಾವಿರದ ಐನೂರು.

ಹಾ ಒಂದೂವರೆ ಸಾವಿರ ಅಗಲ ಬೇಕಲ ಉದ್ದ?

ಹೌದೌದು total ಇಡಿ b~ building ಒಂದೂವರೆ ಸಾವಿರ ಸಾಕು.

ಅದ್ದಕೆ ಮೇಲೆ ಎಂತ sl~ slab ಹಾಕೋದ ತಗಡ್ ಹಾಕೋದ.

ಮೇಲೆ ನಮಗೆ open ಮೇಲೆ ನಮಗೆ open ನಾಗಿ ಬೇಕು.

ಹಾ ಹಾಗೆ budget ಎಷ್ಟು ಆಗಬಹುದು ನಿಮ್ಮ ಪ್ರಕಾರ.

ಮಾಡುವ ಅದ್ಕೆ ಅಂದ್ರೆ ನಂ~ ನಂದು ಒಂದು intention ಉಂಟು ಹೇಗೆ ಅಂದ್ರೆ ಈಗ first ಗೆ ಇವಾಗ middle ಸಾಮಾನ್ಯ ವ್ಯಕ್ತಿಯಲ್ಲ ನಾವೊಂದು con~ ಇದನ ಕಟ್ಟಡ ನಿರ್ಮಾಣ ಮಾಡ್ಬೇಕಾದ್ರೆ idea ಎಂತ ಹೇಳಿದ್ರೆ. Starting ಅದ್ಕೆ ಜಾಗಯೆಲ್ಲ ನಾವೇ level ಮಾಡ್ಕೋಬೇಕು ಎಷ್ಟು ಬೇಕು ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಈ ಹೊಯಿಗೆ ಹಾಕ್ಬೇಕು ಕಲ್ಲು ಹಾಕ್ಬೇಕು ಎಲ್ಲಾ ready ಅದನ್ನೆಲ್ಲಾ ready ಮಾಡಿ ಇಟ್ಕೊಂಡ್ರೆ ಮಿಕ್ಕಿದು ಎಲ್ಲಾ labour charge ಲ್ಲಿ ಮಾಡಿಸುವ.

Okay ಮತ್ತೆ ನಮಗೆ ಈಗ ಬೇಕಾದ ಸಾಮಾನ್ ಎಲ್ಲ ಎಂತ ಬೇರೆ ರಾಜ್ಯದಿಂದ ತರಿಸುದ ಈಗ ತಮಿಳ್ನಾಡಲ್ಲಿ ತುಂಬಾ ಕಡಿಮೆಗೆ ಸಿಕ್ತದೆ. ಈಗ fencing ಬೇಲಿ ಹಾಕುದಕೆ ಇರುವ ಆ fencing ಇದು ಉಂಟಲ್ಲ ಅದುಸಾ ತುಂಬಾ ಕಮ್ಮಿಗೆ ಸಿಗ್ತದೆ ನನ್ನ ಒಬ್ಬ ಗೆಳೆಯ ಇದಾನೆ ಅಲ್ಲಿ.

ಹಾ ಹಾ ಅದ್ನೇಲ್ಲ last ಗೆ ತೆಕೊಂಡು ಬರುವ ಅಂದ್ರೆ ನಮಗೆ ಈಗ ಎಲ್ಲ main foundation ಗೆ ಕಲ್ಲೆಲ್ಲ ಬೇಕಲ್ಲ ಅದು ಅಲ್ಲಿಂದ ತಂದ್ರೆ ತುಂಬಾ ಜಾಸ್ತಿ ಆಗ್ತದೆ ನಾವು ಇಲ್ಲಿಯೇ local ತೆಕೊಂಡು ಬಂದ್ರೆ first ಗೆ foundation ಹಾಕಿ ಒಮ್ಮೆ ಎಲ್ಲ ಮಾಡಿ ಒಮ್ಮೆ ಒಂದು level ಲ್ಲಿ ಕ~ ಎಲ್ಲ.

ನನಿಗೆ ಕೆಂಪು ಕಲ್ಲು use ಮಾಡಿ building ಆಗ್ಬೇಕು ಅಂದ್ರೆ ಈಗ Hal~ Hall . ಹಾಕಿದ್ರೆ ಒಳ್ಳೇ ರೀತಿ ಗಟ್ಟಿ ಆಗ್ತದೆ .

ಮನೆಯ ಪಕ್ಕ ಒಂದು ಮಾಡಿದ್ರಲಾ ಅದು ನಾವೇ ಮಾಡಿದ್ದು.

ಹಾ ಹೌದೌದು ಹೇಳಿದ್ರು ನನ್ಗೆ.

ಅದರಲ್ಲಿ ಅಂದ್ರೆ ನೀರು ಹಾಕ್ಲಿಕೇ ಅವ್ರಿಗೆ ಒಂದು ಬಿಟ್ವಿ.

ಅವ್ರಿಗೆ ಒಂದು ಸ್ವಲ್ಪ ಗೊತಾಗ್ಲಿ ಅಂತ ಹೇಳಿ ಇಲ್ಲದ್ರೆ ಅದು ಮಾಡ್ತೀವಿ ನಿಮ್ಮದ್ರಲ್ಲಿ ನೀವು ಮಾಡಿ ತೊಂದ್ರೆಯಿಲ್ಲ.

ಹಾ ಹಾ ಹಾ ಆಹ್ ನಿಮ್ಮದ್ರಲ್ಲಿ ಎಷ್ಟು ಜನ ಕೆಲ್ಸದವರು ಇದ್ದಾರೆ.

ನಮ್ಮದ್ರಲ್ಲಿ ತುಂಬಾ ಇದ್ದಾರೆ ಒಂದು site ಕೆಲವು ಅರುವತ್ತು ಎಪತ್ತು ಜನ ಇದ್ದಾರೆ ದೊಡ್ಡ ದೊಡ್ಡ site ಲ್ಲಿ.

ಹ್ಮ್‌ ಹ್ಮ್‌ ಹ್ಮ್‌ ನೀವು ಈಗ building ಇದನ್ನು ಶುರು ಮಡಿದ ಮೇಲೆ ನಾನು ಇದಕ್ಕೆ ಒಮ್ಮೆ ಇದು ಆದಮೇಲೆ ಬರೋದಿಲ್ಲ ಎಲ್ಲಾ ಜವಾಬ್ದಾರಿಯನ್ನು ನಿಮಗೆ ವಹಿಸಿತ ಇರ್ತೇನೆ. ಮಾಡಿ ಮಾಡಿ ತೊಂದ್ರೆ ಇಲ್ಲ ಒಂದು ನಾವು ಕೂತು plan ಮಾಡುವ ಇತರ ಒಂದು sketch ready ಮಾಡಿ next ಗೆ ನಿಮ್ಗೆ ಎಲ್ಲೆಲಿ ಎನ್ನೆನು ಬೇಕಂತ ಹೇಳಿ ವಾಸ್ತುಪ್ರಕಾರ ಕಟ್ಟಿ ಕೊಡುವ.

ಹ್ಮ್‌ ಹ್ಮ್‌ ವಾಸ್ತುಪ್ರಕಾರ ಮಾತ್ರ ಅಲ್ಲ ತಂತ್ರಜ್ಞಾನವನ್ನು ಅಳವಡಿಸಿ ಎಲ್ಲಾ ತಂತ್ರಜ್ಞಾನ ಆಹ್ fully . Shed ಆಗೋದಲ್ವ .

ಹಾಗೆ ನನಿಗೆ ಆದ್ರೆ ಒಂದು ಎಲ್ಲಾ ಇದನ್ನು details ಕಳ್ಸಿದ್ರೆ ಹೇಗೆ ಇಷ್ಟು ಖರ್ಚಾಗಬೋದು ಅಂತ ಎಲ್ಲ ಮಾತಾಡ್ವ. ನಾನು ಒಂದು ಏನ್ ಮಾಡ್ತೇನೆ ಅಂದ್ರೆ rough ಗಿ ನಾನೊಂದು plan ಮಾಡ್ತೇನೆ.

ಒಂದು ಅದನ್ನು ನಿಮಗೆ ಇದ್ರಲ್ಲಿ ಕಳಿಸ್ತೇನೆ mobile ಕಳಿಸ್ತೇನೆ.

ಈಗ ಹೊಯಿಗೆ ಎಲ್ಲಾ ಸಿಗ್ಲಿಕ್ಕೆ ದೊಡ್ಡ ಕಷ್ಟ ಎಂತ ಇಲ್ಲ ಅಲ್ಲ ಅಂದ್ರೆ ಮೊದ್ಲಿನ ಹಾಗೆ ಎಲ್ಲಾ apply ಮಾಡ್ಬೇಕೂ ಅದೆಲ್ಲ.

ಅಲ್ಲ ಹೊಯಿಗೆ ನಂದು ಪರಿಚಯದವರೆಲ್ಲ ಇದ್ದಾರೆ ಸಿಗ್ತದೆ ಅದು problem ಇಲ್ಲ but ನಾವು ಒಂದು ಇಸ್ಟ್ಟಕೆ ಇಷ್ಟು ಹೊಯಿಗೆ ಬೇಕು ಇಷ್ಟು ಕಲ್ಲು ಬೇಕು ಅಂತ ಹೇಳಿ ready ಮಾಡಿ ಇಟುಕೊಳ್ಳುವ.

ಮತ್ತೆ ಎಲ್ಲ ಜನ ಇದ್ದಾರೆ ಅವರ್ನೆಲ್ಲ ಇತರ plan ನಲ್ಲಿ ಮಾಡಿಸಿ ಕೊಡಿ ಹೇಳಿದ್ರೆ ಮಾಡಿಕೊಡ್ತಾರೆ . ನಿಮಿಗೆ granite ಯೆಲ್ಲ ಎಲ್ಲಿಂದ ಬರೋದು.

Granite direct ಸ ಉಂಟು but ಇಲ್ಲಿ ನಮಗೆ ಉಡುಪಿಯಲ್ಲಿ ಎಲ್ಲ ಪರಿಚಯ ತುಂಬ ಉಂಟು ನಿಮ್ಮದು ಪರಿಚಯ ಇದ್ದವ್ರು ಇದ್ರೆ ಅಲ್ಲಿಸಾ ಹಾಕುವ ತೊಂದ್ರೆ ಇಲ್ಲ tiles ಬೇಕಿದ್ರೆ tiles ಹಾಕಬಹುದು .

ನನಿಗೆ quality maintain ಮಾಡಬೇಕು ಆಯ್ತಾ.

ಹಾ ಹಾ ಹ್ಮ್‌ ಆದ್ರೆ ನೋಡ್ವ ಒಂದು ದಿನ ಮಾತಾಡ್ವ.

ಅಲ್ಲಾ ಎಲ್ಲ ಕುತ್ಕೊಳೋದು ಒಂದು budget ನ ಮೇಲೆ.

ಸರಿ .

ನಾನು ಹುಷಾರಿದ್ದೇನೆ, ನೀನ್ ಹೇಗಿದ್ದೀಯಾ?

ಹಾ, ನಾನೂ ಕೂಡ ಹುಷಾರಿದ್ದೇನೆ, ಮತ್ತೆ ಏನು ವಿಶೇಷ? ವಿಶೇಷ ಏನಿಲ್ಲ, ಏನ್ ಮಾಡ್ತಿದ್ದಿಯಾ?

ನಾನು YouTube ಅಲ್ಲಿ ಮನೆ ಮದ್ದು ನೋಡ್ತಾ ಇದ್ದೆ, ಆವಾಗ ನಿನ್ನದು ಕರೆ ಬಂತು.

ನನ್ಗೆ ಸ್ವಲ್ಪ ಶೀತ ಆಗಿದೆ ಮತ್ತೆ ತಲೆನೋವು ಕೂಡ ಉಂಟು. ಅದಿಕ್ಕೆ YouTube ಅಲ್ಲಿ ಏನಾದ್ರೂ ಅದಿಕ್ಕೆ ಸಿಕ್ತದಾ ಅಂತ ನೋಡುದು. ಹೌದಾ, ಸಿಕ್ಕಿತಾ ಯಾವ್ದಾದ್ರೂ ಸುಲಾಭದ್ದು?

ಹಾ ನೋಡಿದೆ. ನನ್ಗೆ ನಿಂಗೇನಾದ್ರೂ ಗೊತ್ತುಂಟ ಬೇರೆ? ಹಾ ನನ್ಗೆ ಗೊತ್ತುಂಟು. ನಮ್ದು ಅಜ್ಜಿ ಮೊದ್ಲೊಂದು ಮದ್ದು ಮಾಡ್ತಾ ಇದ್ರು. ಅದನ್ನೊಂದು ಹೇಳ್ತೇನೆ, ನೀನ್ ಮಾಡಿ ನೋಡು, ಕಡ್ಮೆ ಆಗ್ಬೋದು.

ಹಾ ನಾನು ನೀನು ಹೇಳ್ತಾ ಹೋಗು ನಾನು ಬರ್ದಿಟ್ಕೊಳ್ತೇನೆ. ಸರಿ ಏನ್ ಗೊತ್ತಾ, ನಿಮ್ಮನೇಲಿ ಕಾಳುಮೆಣಸು ಉಂಟಾ? ಹಾ ಉಂಟು ಕಾಳುಮೆಣಸು. ಆ ಕಾಳುಮೆಣಸನ್ನು ಸರಿಯಾಗಿ ಗುದ್ದಿ ಪುಡಿ ಮಾಡಿ ಇಟ್ಕೋ. ಆಮೇಲೆ, ಎರಡು glass ನೀರು ಉಂಟಲ್ಲ, ಎರಡು ಲೋಟದಷ್ಟು ನೀರನ್ನ ಬಿಸಿ ಮಾಡ್ಲಿಕ್ಕೆ ಇಡು, ಅದು ಸರೀ ಕುದೀಬೇಕು. ಆ ಕುದಿಯುವ ನೀರಿಗೆ, ನೀನು ಗುದ್ದಿ ಪುಡಿ ಮಾಡಿದ್ದನ್ನು ಹಾಕು. ಅದು ಸರಿ ಕುದೀತದಲ್ಲ ಆಮೇಲೆ ಒಂದು ಈರುಳ್ಳಿಯನ್ನ ತುಂಡು ಮಾಡಿ ಅದಕ್ಕೆ ಹಾಕು, ನಿಂಗೆ ಶುಂಠಿ ಬೇಕಾದ್ರೆ ಶುಂಠಿಸ ಹಾಕ್ಬೋದು. ಆಮೇಲೆ ಒಂದು ಬೆಲ್ಲ ಉಂಟಲ್ಲ ಬೆಲ್ಲವನ್ನ ಹಾಕು. ಅದು ಸರೀ ಕುದೀಬೇಕು. ಕುದಿಯುವುದಂದ್ರೆ. ನೀನು ಎರಡು ಲೋಟದಷ್ಟು ನೀರಿಡ್ತಿಯಲ್ಲ, ಅದು ಒಂದು ಲೋಟದ ಹದಕ್ಕೆ ಬರುವಷ್ಟು ಕುದೀಬೇಕು. ಆನಂತ್ರ ಅದನ್ನು, ತಣ್ಣಗಾದ್ನಂತ್ರ ನೀನು ಕುಡೀಬೇಕು. ಇದು ತುಂಬ ಒಳ್ಳೇ ಆಗ್ತದೆ. ಮಾಡಿ ನೋಡಾಯ್ತಾ?

ಹಾ ಮಾಡ್ತೇನೆ, ನೀನೀಗ ಪುಡಿ ಮಾಡುದೂಂತ ಹೇಳಿದ್ಯಲ್ಲ ಕಾಳು ಮೆಣಸನ್ನು ಅದೆಂತ, ಬಿಸಿಲಿಗಿಟ್ಟು ಪುಡಿ ಮಾಡ್ಬೇಕಾ ಅಥ್ವ ಹಾಗೇ ಪುಡಿ ಮಾಡ್ಬೇಕಾ? ಬಿಸಿಲಿಗಿಡ್ಬೇಕಂತ ಇಲ್ಲ. ಅದು ಹೀಗೆಲೇ ಪುಡಿ ಮಾಡಿದ್ದು ಹಾಕುದು ಅದಕ್ಕೆ.

ಆಯ್ತು, ಮತ್ತೆ ಎಂತಾದ್ರೂ ಹಾಕ್ಲಿಕ್ಕೆ ಉಂಟ ಅದಿಕ್ಕೆ? ಅಷ್ಟು ಕುದಿದ್ಮೇಲೆ? ಅದೆ, ನಿನ್ಗೆ ಹಾಲು ಹಾಕಿ ಕುಡಿಬೋದು ಮತ್ತೆ ಬೇರೆ ಏನೂ ಹಾಕುದಿಲ್ಲ.

ಹಾಲು ಎಂತ ಕುದಿಯುವಾಗ್ಲೇ ಹಾಕುದ ಅಥ್ವ ತಣ್ಣಗಾದ್ಮೇಲೆ ಹಾಕುದಾ? ಕುದಿಯುವಾಗ ಹಕ್ಬೇಡಾ. ಅದು ಕುದಿದು, ತಣ್ಣಗಾಗ್ತದಲ್ಲ ಆಮೇಲೆ ಹಾಲು ಹಾಕಿ ಕುಡಿ.

ಎಂತ ಅದು ಬೆಳಗ್ಗೆ ಕುಡಿಲಿಕ್ಕಾ, ಸಂಜೆ ಕುಡಿಲಿಕ್ಕಾ ಹಾಗೆ ಏನಾದ್ರು ಇದೆಯಾ? ಅಂದ್ರೆ ನೀನು ಎರಡು ಲೋಟದಷ್ಟು ನೀರಿಡ್ತೀಯಲ್ಲ, ನೀನು ಏನ್ ಮಾಡು ಗೊತ್ತಾ ಅದನ್ನ ಅರ್ಧ ಅರ್ಧ ಮಾಡಿ ಬೆಳಿಗ್ಗೆ ಸ್ವಲ್ಪ ಕುಡಿ, ರಾತ್ರಿ ಸ್ವಲ್ಪ ಕುಡಿ ಪ್ರತೀದಿನ ಅದನ್ನು ಕುಡಿತಾ ಇರ್ಬೇ~ ಇರ್ಬೇಡ.

ಆಯ್ತು ನಾನು ಹಾಗಾದ್ರೆ ಇವತ್ತು ಅದನ್ನೇ ಮಾಡಿ ನೋಡ್ತೇನೆ.

ನಾನ್ ನಾನ್ ಕೂಡ ಒಂದು YouTube ಅಲ್ಲಿ ನೋಡಿದ್ದೇನೆ. ಅದು ಎಂತ ಗೊತ್ತುಂಟಾ? ಆ ಇದು ಈರುಳ್ಳಿ ಉಂಟಲ್ಲ, ಅದನ್ನು cut ಮಾಡಿ, ಅದಿಕ್ಕೆ ಬೆಲ್ಲ ಹಾಕಿ, ತಿನ್ನುದು. ಅದ್ರಲ್ಲಿ ಕಡಿಮೆ ಆಗ್ತಾದ ಅಂತ ನೋಡ್ಬೇಕು. ನೀನು ಮಾಡಿದ್ದನ್ನುಸ ಮಾಡಿ ನೋಡ್ತೇನೆ. ಮತ್ತೆಂತ ಗೊತ್ತುಂಟಾ? ಆ ಇದು ನಮ್ದು ಪಕ್ಕದ ಮನೆಯಲ್ಲಿ ಒಂದು ಅಜ್ಜಿ ಇದ್ದಾರೆ. ಅವರು ತುಂಬ ಹಿಂದಿನ ಕಾಲದವರು, ಅವರು ಮದ್ದೆಲ್ಲ ಮಾಡ್ತಾರೆ, ಅಂದ್ರೆ ಹೇಳಿಸ ಕೊಡ್ಬೋದು ನಾನ್ ಹೋದ್ರೆ ಅವರತ್ರ ಕೇಳ್ತೇನೆ ಇದಕ್ಕೇನಾದ್ರು ಮದ್ದಿದೆಯಾ ಅಂತ. ಆಯ್ತಾಯ್ತು ಕೇಳು. ನಂದು ಕೂದ್ಲು ಉದುರ್ತಾ ಉಂಟು, ಅದ್ಕೇಸ ಏನಾದ್ರೂ ಮದ್ದುಂಟ ಕೇಳು.